ಮತ್ತು ಕೆರೆಯ ಪಕ್ಕದಲ್ಲಿ ಕಲ್ಲುಗಳು ಕಾಣಿಸುತ್ತಿದ್ದಾವೆ.

ಮತ್ತು ಇದರ ಸುತ್ತ ಮುತ್ತಲು ಹಲವಾರು ದೊಡ್ಡ ಮರಗಳು ಸಣ್ಣ ಮರಗಳು ಕಾಣಿಸುತ್ತಿದ್ದಾವೆ.

ಈ ಚಿತ್ರದಲ್ಲಿ ನನಗೆ ದೊಡ್ಡ ಕಟ್ಟಡವೊಂದು ಕಾಣಿಸುತ್ತಿದೆ.

ಮತ್ತು ಹಲವಾರು ದೊಡ್ಡ ದೊಡ್ಡ ಮರಗಳು ಸಣ್ಣ ಸಣ್ಣ ಮರಗಳು ಕಾಣಿಸುತ್ತಿದ್ದಾವೆ.

ಈ ಚಿತ್ರದಲ್ಲಿ ನನಗೆ ಹುಡುಗಿಯೊಬ್ಬಳು ನೃತ್ಯ ಮಾಡುತ್ತಿರುವುದು ಕಾಣಿಸುತ್ತಿದೆ.

ಮತ್ತು ಇದರ ಆಚೆ ಹಲವಾರು ಬಟ್ಟೆಗಳನ್ನು ನೇತು ಹಾಕಿದ್ದಾರೆ.

ಮತ್ತು ಇದರ ಪಕ್ಕದಲ್ಲಿ ಹಲವಾರು ವಾಹನಗಳು ಕಾಣಿಸುತ್ತಿವೆ.

ಮತ್ತು ಇಬ್ಬರು ವ್ಯಕ್ತಿಗಳು ಕಾಣಿಸುತ್ತಿದ್ದಾರೆ.

ಈ ಚಿತ್ರದಲ್ಲಿ ನನಗೆ ಒಂದು ಆಸ್ಪತ್ರೆಯ ಕಟ್ಟಡವೊಂದು ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ನನಗೆ ಒಂದು ರಸ್ತೆಯು ಕಾಣಿಸುತ್ತಿದೆ.

ಮತ್ತು ಇದರ ಮಧ್ಯದಲ್ಲಿ ಒಂದು ಮನೆಯು ಸಣ್ಣ ಮನೆಯೊಂದು ಕಾಣಿಸುತ್ತಿದೆ.